all ಇಕ್ಕಿರೋ ಅಲ್ಲಿರೋ ಸಾರಾಂಶ ಅವನಿಗ್ ಗೊತಿದ್ರೆ

ಪಾಠಕೇ ಸಂಬಂದ ಪಟ್ಟoಗೆ ವಿಷೆಯ ಏನಾದ್ರು ಬಂದ್ರೆ .

ಈಗ ಯಾವದ ಪಾಠ ಹತನೆ ತರಗತಿ ವರ್ಗು ಆ ತರ ನೆ ಇರುತೆ.

ಅದ್ರು ಇದ್ರಲ್ಲಿ ತುಂಬಾ ಚೆನ್ನಾಗ್ ಕೊಟ್ಟಿರ್ತಾರೆ .

ಆ ವಿಷಯಕ್ ಸಂಬಂದ ಪಟ್ಟಂತೆ ಅವ್ನ ಜೇವನದಲ್ಲಿ ಮುಂದೆ ಏನಾದ್ರು ಅಂತ Situation ಅಂತ ಬಂದ್ರೆ.

ಹಾ ಅವನು ಈ ಕತೆಯಲ್ಲಿ ಎಂಗೆ ಅವನಿಗೆ ತಿಳುವಳಿಕೆ ಇತು

ಅವರ ಶಿಕ್ಷಕರು ಎಂಗೆ ಬೊದನೆ ಮಾಡಿದರೋ ಹೇಳಿದರೋ ನೀತಿಗಳನ್ನ

ಆ ನೀತಿಗಳು ಅವನು ಅಲ್ಲಿ ಬಳಸ್ಕೊಲ್ಲ್ತಾನೆ

ನಾವು ಪರೀಕ್ಷೆಯಲ್ಲಿ Question ಕೊಡ್ತಾರೆ.

ಪ್ರಶ್ನೆ ಕೇಳ್ತಾರೆ ಆ ಪ್ರಶ್ನೆಗೆ ನಾವು ಓದ್ಕೊಬೇಕು ಅಲ್ಲಿ ಹೋಗಿ ಬರೀಬೇಕು.

ನಾವು ಒಂದ್ ತರಗತಿ ಇಂದ ಮುಂದಿನ ತರಗತಿ ಹೋಗ್ಬೇಕು

ಯೋಚನೆ ಮಾಡದ್ರೆ ಅದು ತಪ್ ಆಗುತ್ತೆ

ಎಲ್ಲರೂ Marks List ಅಲ್ಲಿ ಹೇಸರು ಇರ್ಬೇಕು

ಹ ಪ್ರಥಮ ಸ್ಥಾನದಲ್ಲಿ ನವೆ ಇರ್ಬೇಕು

ಹ ಮುಂದೆ ನಾವ್ ಇದ್ದಾನ ಇಂಗೆ ಮುಂದ್ವರಸ್ ಕೊಂಡ್ ಹೋದ್ರೆ ನಮ್ಮಗ್ ಏನ್ ಸಿಗುತ್ತೆ

ತುಂಬಾ ಸಂತೋಷ ತನೋಜ್ ಅವರೇ ಇಷ್ತೋತ್ತು ಕುಡನು ನಮ್ಮ ಜೊತೆ ಆ ಸಮಯವನ್ನು ಅಂಚ್ಕೊಂಡಿರಲ್ಲ.

Hai ಹೇಗಿದ್ದಿಯಾ? ಹ ನಾನ್ ಚೆನ್ನಾಗಿದ್ದೇನೆ. ನೀನ್ ಹೇಗಿದ್ದಿಯಾ?

ಹಾ ಆಯ್ತು ಊಟ ಆಯ್ತು. ನಿಂದಾಯ್ತಾ? ಹ ನಂದು ಆಯ್ತು ಏನು ಇವತ್ತು special ಮಧ್ಯಾಹ್ನಕ್ಕೆ?

ನಂಗೆ ಇವತ್ತು chicken ಉ.

ಆಯ್ತು ಬನ್ನಿ ಮತ್ತೆ ಹೇಗಿದ್ದಾರೆ ಮನೆಯಲ್ಲೆಲ್ಲಾ?

ಸುಮಾರ್ ದಿನ ಆಯಿತಲ್ಲಾ ನಾನ್ phone ಮಾಡ್ದೆ.

ಹ್ಮ್ ನಮ್ ಮನೇಲಿ ಉಷಾರಿದ್ದಾರೆ.

ನಾನ್ phone ಮಾಡಿದ್ದು ಎಂತಕ್ಗೊತ್ತುಂಟಾ ನನ್ನ ಅಕ್ಕನ್ ಮದ್ವೆ ಇದೆ ಇಪ್ಪತೈದಕ್ಕೆ. ಹೌದಾ fix ಆಯ್ತಾ?

ಹ ಆಯ್ತಾಯ್ತು ಬರ್ತೇವೆ. ಎಲ್ಲಿ ಮದುವೆ? ಮದುವೆ ಅದು ಕೇರಳದಲ್ಲಿ. ಸ್ವಲ್ಪ ದೂರ ಆಗ್ತದೆ ನಿಮ್ಗೆಲ್ಲಾ.

ಹಾ ಮತ್ತೆ ಬುಧವಾರದ ಹೊತ್ತು ಔತಣಕೂಟ ಉಂಟು ಅದಕ್ಕೂ ಬರ್ಬೇಕು. ಆಯ್ತಾಯ್ತು. ಇದು ಮದುವೆ ಯಾವಾಗ ಹೇಳಿದ್ದು date ?

ಹ ಸರಿ ಆಯ್ತು. ನಮ್ಮ batch ಲ್ಲಿ ಇದ್ರಲ್ಲಾ ಒಂದು, ಸೌಮ್ಯ, ವೀಕ್ಷಿತಾ ಮತ್ತೆ ಇನ್ನೊಬ್ಳು ಶ್ವೇತಾ ಅಂತ ಇದ್ಲಲ್ಲಾ.

ಅವ್ರಿಗೆಲ್ಲಾ ಹೇಳಿ ಇಡ್ತೇ ನಾನ್ನೊಂದು.

ನಿನ್ನತ್ರ ಅವಳ number ಇದೆಯಲ್ಲಾ ಅವಳದ್ದು. ಹಾ ನಂಬರೆಲ್ಲಾ ಇದೆ but chatting ಅಲ್ಲಿ ಇಲ್ಲ ನಾವೀಗ ನೋಡುವಾ ಎಂತ ಅಂತ ನಾನು ಒಂದ್ಸಲಾ call ಮಾಡಿ ಮಾತಾಡ್ತೇನೆ. ಎಂತ ಅಂತ ಆಗ ಗೊತ್ತಾಗ್ತದಲಾ ಮಾತಾಡ್ಕೊಂಡು ಬರ್ತೇವೆ ನಾವು. ಹೌದು ಹಾ ಒಂದು ನಾಕ್ ಐದು ಮಂದಿಗೆ ಹೇಳಿದೆನೆ ನಾನು. ಅವರತ್ರ ಹೇಳ್ತೇನೆ ನಿಂಗೆ call ಮಾಡ್ಲಿಕ್ಕೆ ನನ್ನತ್ರ number ಉಂಟು ಅವರದೆಲ್ಲಾ.

ಆಯ್ತಾಯ್ತು. ಮತ್ತೆ ನಿನ್ saree ಯಾ? ನಾನು saree ಯಾ ನೀವು ಕೂಡ ಒಟ್ಟಿಗೆ saree ಉಡ್ಕೊಂಡು ಬನ್ನಿ. ಆಯ್ತಾಯ್ತು. ನಿಮ್ದು ಅಹ್ purchasing ಎಲ್ಲ ಆಯ್ತಾ? ಆಯ್ತು ಇನ್ನು ಸ್ವಲ್ಪ ಕೆಲವಿದ್ದು ಬಾಕಿ ಉಂಟು ಇದು ನಮ್ಮದು dress ಎಲ್ಲಾ stitching ಎಲ್ಲಾ ಬಾಕಿ ಉಂಟು.

ಈಗ ಮತ್ತೆ ಎಲ್ಲಾ season ಅಲ್ವಾ ಈಗ?

ಹಾಗೆ ಅವರು ಕೊಡೂದು ಕೂಡಾ ಇಲ್ಲಾ, ಎಲ್ಲಾ busy ಇದ್ದಾರೆ tailor ನವರೆಲ್ಲಾ.

ಮತ್ತೆ ನಿಂಗೆ ready ಮಾಡ್ಲಿಕೆಲ್ಲಾ ಯಾರು parlour ನವರು ಬರ್ತಾರಾ? ಹೌದು ಅಕ್ಕಂದು ಬರ್ತಾರೆ, ನಮ್ಮದಿಲ್ಲೆ ನಿಹಾಲ್ ಹತ್ರದಲ್ಲೇ ಒಬ್ರು ಇದ್ದಾರೆ. ನಮ್ಮ ಅವರ friend ಅಕ್ಕಂದು.

ಹಾಗೆ ಅವರು ಬರ್ತೇನೆಂತ ಹೇಳಿದಾರೆ.

मेहँदी ಕೂಡ ಅವರೇ ಬರುದು. ಹೌದಾ? ಹ ಹಾಗಾದ್ರೆ ಒಳ್ಳೆ ಒಳ್ಳೇದೆ ಪರ್ವಾಗಿಲ್ಲ. ಹೌದು ಪರಿಚಯದವ್ರು ಇದ್ರೆ ಸ್ವಲ್ಪ ಖುಷಿಯಾಗ್ತದೆ. ಹೌದು ಬೇಗಾ ಮತ್ತೆ ready ಆಗ್ಬಹುದು.

ಮತ್ತೆ ದೂರ ಅಲ್ಲಾ ಬೇಗ ಹೋಗ್ಲಿಕಲ್ಲಾ.

ಹಾಗೆ ಅದು ಬೆಳಿಗ್ಗೆ ಒಂದು ಆರು ಗಂಟೆಗೆ ಹೊರಡ್ಲಿಕುಂಟು ಮನೆಯಿಂದ. ಹ ನಮ್ಗೆಲ್ಲಾ ಎಷ್ಟು ಹೊತ್ತಿಗೆ ಬಸ್? ನಾನು ಬಸ್ಸಿದು ಒಂದು ನಿಂಗೆ timing ಶನಿವಾರ ಒಂದ್ call ಮಾಡಿ ಹೇಳ್ತೇನೆ.

ಅಂದ್ರೆ ನಾನೀಗ ಹೇಳಿ ಅದು ಸ್ವಲ್ಪ ಆಚೆ ಈಚೆ ಆಗ್ಬಹುದು ಅದಕ್ಕೆ.

ಒಂದು ಒಂಬತ್ತು ಗಂಟೆ ಅಹ್ ಮೊದ್ಲು ಹೊರಡ್ಲಿಕೆ ಇರ್ತದೆ.

ನೀವು ಒಂಬತ್ತು ಗಂಟೆ ಮುಂಚೆವೆ ready ಆದ್ರೆ ಆಯ್ತು. Okay ಆಯ್ತಾಯ್ತು. ನಾವು ಅದೇ ನಾನು call ಮಾಡ್ತೇನೆ ಅವರಿಗೆಲ್ಲಾ call ಮಾಡಿ ಮಾತಾಡಿ ಒಟ್ಟಿಗೆಲ್ಲಾ ಬಂದು. ಏ ರಮ್ಯಾ ಅಂತ ಇದ್ಲಲ್ಲಾ ಅವಳು ನಿನ್ನತ್ರ ಅವಳ number ಇದೆಯಾ ನಿಂಗೆ ನಿನ್ನತ್ರಾ? ನಂಗೆ phone ಮಾಡ್ಲಿಕಿತ್ತು, ನಿನ್ನ ಒಬ್ಬಳು close friend ಇದ್ಲಲ್ಲ ರಮ್ಯಾ ಅಂತ ಹೇಳಿ? ಹೌದು ಹೌದು. ಇದೆ number ಅವಳದ್ದು. ಅವಳದ್ದು ನಂಗೆ ಅವಳದ್ದು ಕಳಿಸ್ತಿಯಾ number ಕಳಿಸ್ತಿಯಾ?

ಆಯ್ತು ಮತ್ತೆ ಎಲ್ಲಾ ಆಯ್ತಾ ತಯಾರಿ? ತಯಾರಿ ಎಲ್ಲಾ ಆಯ್ತು, ಮತ್ತೆ ಇನ್ನು ನಂಗೆ phone ಮಾಡ್ಲಿಕ್ಕೆ ಕೆಲವರದ್ದು ಉಂಟು ಕೆಲವರದ್ದೆ ಆಗ್ಲಿಲ್ಲಾ ಹೇಳಿ.

ಇನ್ನು ಕೆಲವರದ್ದು ಬಾಕಿ ಉಂಟು ಇದು ಹೇಳುವಂತೇಳಿ ಹಾಗೆ ಈಗ ಮಧ್ಯಾಹ್ನದ್ದು ನೀನಂದ್ರೆ ಸ್ವಲ್ಪ free ಇರ್ತಿಯಲ್ಲ?

ಮತ್ತೆ ಈಗ ಎಲ್ಲರೂ work ಮಾಡ್ತಾ ಇದ್ದಾರಲ್ಲಾ.

ನಮ್ಮ friends ಅಲ್ಲಿ.

ಉಳಿದಹೊತ್ತು phone ಮಾಡಿದ್ರೆ ಅವರು busy ಇರ್ತಾರೆ phone receive ಮಾಡಲ್ಲಾ ಹಾಗೆಯೆಲ್ಲ ಬಾಕಿ ಆಗ್ತಾರೆ. ಹಾಗೆ ಮಧ್ಯಾಹ್ನ ಹೊತ್ತಾದ್ರೆ ಊಟ ಮಾಡಿ ಸ್ವಲ್ಪ free ಇರ್ತಾರಲ್ಲಾ. ಹೌದು ಈ time ಒಳ್ಳೆದು ಮಾಡಿದ್ರೆ.

ಸಿಕ್ತಾರೆ ಎಲ್ಲಾರ್ಸಾ ಮಾತಾಡ್ಲಿಕ್ಕೆ. ಅದೇ ಅದೇ ಅದೇ. ಇನ್ನೊಂದ್ಸಲ ನಿಂಗೆ call ಮಾಡ್ತೇನೆ ಆಯ್ತಾ?

ಅಂದ್ರೆ ಶನಿವಾರ ಮಾಡ್ತೇನೆ ಮತ್ತೆ ಇನ್ನು ಸುಮಾರ್ ಮಂದಿಗೆ ಹೇಳಿಕೆ ಕೊಡ ಉಂಟು ಈಗ.

ಹಾಗೆ ನಿಂಗೆ ಇನ್ನೊಂದ್ಸಲ ಮಾಡ್ತೇನೆ ಸರಿ ಆಯ್ತಾ?

Hi ಹೇಮಂತ್ ನಾನ್ ಇವಾಗ ಮನೆಗೆ ಬಂದೆ.

ಹೌದು ಹರ್ಷಿತ್, ನಾನು ಇವಾಗ ನಮ್ಮ course ಅಲ್ಲಿ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ರು ನಮ್ಗೆ ಹೊಸ new technologies implement ಮಾಡಿ ಅಂತ ನಾನ್ ಅದಕ್ಕೆ mobile phone ಮಾಡಣ ಅಂತ ಇದ್ದೀನಿ ನಿನ್ನ ಅಭಿಪ್ರಾಯ ಏನು ಹರ್ಷಿತ್ ? ಹ್ಮ್ ಹೇಮಂತ್ ಒಳ್ಳೆಯ ಅಭಿಪ್ರಾಯ ಏನೇನ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಾ ಅದರಲ್ಲಿ ? ನಾವು ಎಷ್ಟು futuristic ಆಗುತ್ತೋ ಅಷ್ಟು ಚೆನ್ನಾಗಿ ಮಾಡೋಣ ಅಂತ ಇದ್ದೀವಿ ಹರ್ಷಿತ್.

ಎಷ್ಟು ಬೆಲೆಯಲ್ಲಿ ನೀವು ಅದನ್ನ ತಯಾರು ಮಾಡ್ತಾ ಇದ್ದೀರಾ ? ನಾವು ಇವಾಗ ಮೂವತ್ತೈದು ಸಾವಿರ ದಿಂದ ನಲವತ್ತು ಸಾವಿರದ ಒಳಗಡೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಹರ್ಷಿತ್ . ಹಾಗಾದರೆ ಏನು ಅದರ್ದು ಅಳವಡಿಕೆಗಳು . ನಾವು ಅದರಲ್ಲಿ curve display ಹಾಕಬೇಕು ಅಂತ ಇದ್ದೀವಿ ಮತ್ತೆ ನೀವು ನೋಡಿರಬಹುದು apple mobiles ಅದಕ್ಕಿಂತ ಚೆನ್ನಾಗಿ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ ಇದೆ ಅದಕ್ಕೆ ಏನೇನು ಬೇಕು ಎಲ್ಲಾ ಅಳವಡಿಸ್ತಾ ಇದ್ದೀವಿ ಹರ್ಷಿತ್ . ಓ ಹಾಗಾದರೆ curve display ಅಂದ್ರೆ ಏನು ?